ಬರ್ತಾರೆ ಭೂಮಿ ಭೂಮಿ ಕರ್ದಿದಿನಿ ನೀಲಮ್ಮ ಕರ್ದಿದೀನಿ. ಹ್ಮ್ okay ನಾನ್ ನಿನ್ಗೆ ಮತ್ತೆ call ಮಾಡ್ತೀನಿ ಸರಿ ಇಡ್ಲ bye .

Hello ಹೇಗಿದ್ದೀರಾ? ಹಾ ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ? ಹಾ ನಾವ್ ಸೌಖ್ಯ. ಮತ್ತೆ ವಿಶೇಷ? ಮಾಡಿದ್ರಿ ಇವತ್ತು special ? ಇವತ್ತು ಮಸಾಲ್ ದೋಸೆ ಮಾಡಿದ್ದೇನೆ ನಾನು.

ನಮ್ದು ದೋಸೆ ಉದ್ದಿನ ದೋಸೆ.

ಮಸಾಲ್ ದೋಸೆ ಮಸಾಲ್ ದೋಸೆ ಯಾವ ರೀತಿ ಮಾಡುದು? ಮಸಾಲ್ ದೋಸೆ ಅದೇ ಅಕ್ಕಿ. ಉದ್ದಿನ್ ಬೇಳೆ, ಕಡ್ಲೆ ಬೇಳೆ ಮತ್ತೆ ತೊಗರಿ ಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ಸಾಯಂಕಾಲ ನೆನ್ಸಿ ಇಡ್ಬೇಕು

ಆಮೇಲೆ ಅಲ್ಲ ಬೆಳಿಗ್ಗೆ ನೆನ್ಸಿಟ್ಟು ಸಾಯಂಕಾಲ ರುಬ್ಬೋದು.

ಹಾಗೆ. ಬೆಳಿಗ್ಗೆ ಮತ್ತೆ ದೋಸೆ ಮಾಡುದು ಹಾಗೆ ಆಲೂಗಡ್ಡೆ ಪಲ್ಯ ಮಾಡ್ಬೇಕು. ಮತ್ತೆ ಚಟ್ನಿ ಮತ್ತೆ ಅಹ್ ಹಸಿರು ಚಟ್ನಿ ಮತ್ತೆ ಕೆಂಪು ಚಟ್ನಿ ಆತರ.

ಹಾ ಹಾ ಹಾಗೆ ಮಾಡಿ hotel style ತರ ದೋಸೆ ಮಾಡಿ ಅದಕ್ಕೆ ತುಪ್ಪ ಮತ್ತೆ ಎಣ್ಣೆ ಹಾಕಿ crispy ಬರುತ್ತೆ.

ಹಾ colour ಬರ್ಲಿಕೆ ಏನ್

ಹ್ಮ್. ಮತ್ತೆ ಅದು ಚಟ್ನಿಗೆ ನಾವು spread ಮಾಡಿ ಹಾಕ್ತಿವೆಲ್ಲ ಆವಾಗ ಚೆನ್ನಾಗ್ ಬರುತ್ತೆ ಅದ್ರ ಮೇಲೆ. ಹಾಗೇನೇ hotel ಅಲ್ಲಿ ಹೇಗೆ ಮಾಡ್ತಾರೆ ಹಾಗೆ colour ಬರ್ತದೇ.

ಬೆಣ್ಣೆ ಅಲ್ಲ ತುಪ್ಪ, ಹಾ, ಹಾಗೆ ಒಳ್ಳೇದಾಗ್ತದೆ.

ಮತ್ತೆ ನಿಮ್ದು ವಿಶೇಷ? ನಮ್ದು ಎಂತ ನಮ್ದು ದೋಸೆ ಉದ್ದಿನ ದೋಸೆ. ಅದು simple ಅಲ್ಲ ಉದ್ದಿನ ದೋಸೆ ಮಾಡೋದು. ಹಾ. ಉದ್ದಿನ್ ದೋಸೆ ಗೊತ್ತಲ್ಲ ಮಧ್ಯಾಹ್ನದ ಅಡುಗೆ ಆಯ್ತಾ? ಮಧ್ಯಾಹ್ನದ ಅಡುಗೆ ಆಗಿದೆ. ಊಟಕ್ಕೆ ಬರ್ತೀರಾ?

ನಮ್ದು ಇವತ್ತು ಮೀನು ಸಾರ್ ಮತ್ತೆ ಭೂತೈ. ಭೂತೈ ಮೀನಾ ಹೌದಾ ಹೇಗೆ ಮಾಡುದು ಸಾರದು? ಅಹ್ ಸಾರ್ ಮೀನ್ ಸಾರ್ ಮಾಡ್ಲಿಕೆ ಮೊದ್ಲಿಗೆ ಅದೇ ಅಹ್ ಕೆಂಪು ಮೆಣಸು.

ಅದನ್ನು ಬಿಸಿ ನೀರಲ್ಲಿ ತೊಳೆದು ಹಾಕ್ಬೇಕು ಆಮೇಲೆ ಅದಕ್ಕೆ ಜೀರಿಗೆ, ಕೊತ್ತಂಬರಿ ಅಹ್ ಮತ್ತೆ ನಮ್ದು ಓಮ. ಓಮ ಅಹ್.

ಅಹ್ ಅದೇ ಅದನ್ನೆಲ್ಲಾ ಹಾಕಿ, ಅಂದ್ರೆ ಅದನ್ನು fry ಮಾಡ್ಬೇಕು.

ಮಸಾಲೆ ಇದೆ ಅಲ್ವ ಅದನ್ನೆಲ್ಲಾ fry ಮಾಡಿಟ್ಕೊಂಡು ಆಮೇಲೆ ಅದಕ್ಕೆ ಕಾಯಿ ಅಹ್ ತೆಂಗಿನ ಕಾಯಿ ತುರಿ ಹಾಕಿ ರುಬ್ಬೇಕು. ಆಮೇಲೆ ಅದನ್ನ.

ಸಾರ್ ಕುದಿಸುವಾಗ ಅದಕ್ಕೆ ಕಾಯಿ ಮೆಣಸು, ಆಮೇಲೆ ಶುಂಠಿ cut ಮಾಡಿ ಅದಕ್ಕೆ ಹಾಕ್ಬೇಕು ಕುದಿವಾಗ.

ಕುದಿ ಬಂದ್ಮೇಲೆ ಅದಕ್ಕೆ ನೀರು. ನೀರು ಹಾಕಿ ಪುನ ಕುದಿ ಬಂದ್ಮೇಲೆ ತೆಗೆದಿಡ್ಬೇಕು. ಒಳ್ಳೇದ್ ಆಗ್ತದೆ.

ಚೆನ್ನಾಗಿರ್ತದೆ ಉಣ್ಣಕ್ಕೆ. ಹಾ ನಿಮ್ಮಲ್ಲಿ ಕೂಡ ಹಾಗೆ ಮಾಡ್ತೀರಾ? ಹಾ ನಾವು ಅದೇ ತರ ಮಾಡುದು ನಮ್ಮ್ ಮನೆಯಲ್ಲಿ. ಹ್ಮ್ ಇವಾಗ ನಾನು. ಆಯ್ತಾ ಅಡಿಗೆ? ನಿಮ್ದು ಮಧ್ಯಾಹ್ನದ್ದು? ನಮ್ದು ಅಡುಗೆ ಆಗಿದೆ ಅಡುಗೆ ಆಗಿದೆ. ನಿಮಗೆ ಎಂತ special ? ನಮ್ದ್ ಈಗ ತರಕಾರಿ ಸಾರು. ಅದೇ ಸೌತೆ ಕಾಯಿ ಸಾಂಬಾರ್ ಈಗ ಮಧ್ಯಾಹ್ನಕ್ಕೆ ಇವತ್ತು ನಾವು ಸೋಮವಾರ ಅಂತ ತಿನ್ನಲ್ಲ ಅಡುಗೆ ಈಗ ಮಾಡ್ಬೇಕು.

ಹಾ ಈಗ ಮಾಡ್ಬೇಕು ಅದೇ ಮಾಡ್ಬೇಕು ಈಗ.

ಹಾ ಅಲ್ಲ ಮಧ್ಯಾಹ್ನಕ್ಕೆ ಸರಿ ಆಗುತ್ತೆ ಈಗ ಮಾಡುವಾಗ ಅಂತ.

ನಾವು ಬೆಳಗ್ಗೆ ಬೇಗ ಮಾಡ್ತೇವೆ ಅಲ್ವ ಆಮೇಲೆ school ಗೆ ಆಗ್ತದೆ ನಂಗೆ ನಮಗೆ ಕೂಡ ಆಗ್ತದೆ.

ಈಗ ನಾನು ಸ್ವಲ್ಪ ಅಡಿಗೆ ಮಾಡ್ಲಿಕ್ಕಿರತ್ತೆ ಇನ್ನೊಂದ್ಸಲ ನಿಮ್ಗೆ call ಮಾಡ್ಲಾ ನಾನು? ಸರಿ ಸರಿ okay call ಮಾಡು okay take care bye .

ಕ್ರೀಡೆ ಅನ್ನೋದು ಪ್ರತಿವೊಬ್ರ ಜೀವನದಲ್ಲೂ ಕೂಡ ತುಂಬಾ ಮಹತ್ವವಾಗಿರತ್ತೆ. ಪ್ರತಿಯೋಬ್ಬರಿಗೂ ಒಂದಲ್ಲ ಒಂದ್ ರೀತಿ ಕ್ರೀಡೆ ತುಂಬಾ ಇಷ್ಟ ಆಗಿರತ್ತೆ. ಒಳಾಂಗಣ ಕ್ರೀಡೆ ಆಗಿರ್ಬೋದು ಹೊರಾಂಗಣ ಕ್ರೀಡೆ ಆಗಿರ್ಬೋದು ಎಲ್ರೂ ಅವ್ರ life ಅಲ್ಲಿ ಎಲ್ಲಾ ರೀತಿ ಆಟಗಳ್ನ ಆಡಿರ್ತಾರೆ. School ಯಿಂದನೂ ಕೂಡ ಮಕ್ಕ್ಳಿಗೆ ಈ ಚಟುವಟಿಕೆಗಳಲ್ಲಿ ಅವ್ರ್ನ ಹೆಚ್ಚು ಅಳ್ವ ಡಿಸಿರ್ತರೆ ಯಾಕೇಂದ್ರೆ ಅವ್ರ್ಗೆ ಬರೀ ಓದೋದಷ್ಟೇ ಅಲ್ಲಾ ಮಾನಸಿಕವಾಗೂ ಕೂಡ ಅವ್ರು improve ಆಗ್ಬೇಕು ಅನ್ನೋ ಕಾರಣಕ್ಕೆ ಕ್ರೀಡೆಗ್ಳ್ನ ಹೆಚ್ಚು. ಆಡಸ್ತಾರೆ School ಅಲ್ ಆದರೆ ನಾವು ಆಟಾಡ್ಬೇಕಾದ್ರೆ ಖೋ ಖೋ, ಕಬ್ಬಡಿ, shuttle cock, badminton, volley ball ಈ ರೀತಿ ಎಲ್ಲಾ ರೀತಿಯ ಆಟಗಳ್ನ ಆಡ್ತಿವಿ ಹಾಗೆ ಅದಕ್ಕೆ ಆದಂತ~ ಅದಕ್ಕೆ ಅದರದ್ದೇ ಆದಂತಹ ಒಂದಿಷ್ಟು competition ಗಳು ಇರತ್ತೆ. ಮಕ್ಳು ಅದ್ರಲ್ಲಿ ಬಾ~ ಭಾಗವಹಿಸ್ತಾರೆ ಹೀಗಿರುವಾಗ ಪ್ರತೀ ಸಾರಿ ಆಟಗಳ್ನ ಆಡೋದ್ರಿಂದ ಬರೀ ದೈಹಿಕವಾಗಿ ಅಭಿವೃದ್ಧಿ ಆಗೋದಲ್ಡೆ ಅವ್ರು ಆಂತರಿಕವಾಗೂ ಕೂಡ ಹೆಚ್ಚು ಸಶಕ್ತರಾಗ್ತಾರೆ. ಇದ್ರಿಂದ, ನಾವೂ ಯಾವಾಗ್ಲೂ ಕ್ರೀಡೆಗಳ್ನ ಆಡೋದ್ರಿಂದ ಬರೀ ಓದೋದೇ ಅಷ್ಟೇ ಅಲ್ಡೆ ಕ್ರೀಡೆಗಳ್ನ ಆಡೋದ್ರಿಂದ ಕೂಡ ನಮ್ಮ ವ್ಯಕ್ತಿತ್ವ ಅಭಿವೃದ್ದಿ ಆಗತ್ತೆ. ಹೆಚ್ಚು ಬೆಳವಣಿಗೆ ಆಗ್ತಾ ಆಗ್ತಾ ಆಗ್ತಾ ಅವ್ರ್ಗೆ ಕೆಲವ್ರು ಕ್ರೀಡೆಗಳಲ್ಲಿ ಅವ್ರ್ದೆ ಆದಂತಹ ಒಂದು ವೃತ್ತಿಜೀವನನ ಮಾಡ್ಕೊತಾರೆ. ಕೆಲವ್ರು ಅದ್ನಒಬ್~ ಒಂದು ಹವ್ಯಾಸ ಆಗಿ ನೋಡ್ಕೊತಾರೆ. ಅದು ಅವ್ರವ್ರ ಆಯ್ಕೆ ಆಗಿರತ್ತೆ. ಹೀಗಿರುವಾಗ ನನ್ಗೆ badminton ಮತ್ತೇ shuttle cock ಖೋ ಖೋ ತುಂಬಾ ಇಷ್ಟ ಹಾಗೆ ಒಳಾಂಗಣ ಕ್ರೀಡೆಲಾದ್ರೆ ಮನೆಯಲ್ಲಿ ಮನೆಯವ್ರ್ ಜೊತೆ. ಸೇರಿ ಆಡುವಂಥ ಘಟ್ಟಬರಾ ಇರ್ಬೋದು carrom ಇರ್ಬೋದು ಇವೆಲ್ಲಾ chess ಇವೆಲ್ಲಾ ಆಟಗಳು ತುಂಬಾ ಇಷ್ಟ ಆಗತ್ತೆ ಆಟಾಡೊದಕ್ಕೆ. ಇದು ಬರೀ ವೈಯಕ್ತಿಕವಾಗಿ ಅಲ್ದೆನೇ ಒಂದು ಗುಂಪುಗಾರಿಕೆಯಲ್ಲಿ ಒಂದು ಆ ಗುಂಪನ್ನ ಸಹ. ಸೇರ್ಸಿ ಒಗ್ಗಟ್ಟಿನಲ್ಲಿ ಹೇಗ್ ಆಡ್ಬೇಕು ಒಯ್~ ವಿಧವಿದವಾದಂತಹ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳ್ ಜೊತೆಗೆ ಒಂದೇ ಮನಸ್ನಲ್ಲಿ ನಾವೂ ಹೇಗೆ ಕ್ರೀಡೆಗಳ್ನ ಆಡ್ತಿವಿ ಅದು ನಮ್ಗೆ ಒಂದು ರೀತಿ ಸಮತೋಲನವನ್ನ ಹೇಳ್ಕೊಡತ್ತೆ ಹಾಗಾಗಿ. ಕ್ರೀಡೆ ಬರೀ ಮನರಂಜನೆ ಗೋಸ್ಕರ ಅಲ್ದಲೆನೇ ಅದು ನಮ್ಮ ವ್ಯಕ್ತಿತ್ವ ಬೆಳವಣಿಗೆಗೋಸ್ಕರಾ ನಮ್ಮ ಮಾನಸಿಕ ಬೆಳವಣಿಗೆಗೋಸ್ಕರನೂ ಅದು ತುಂಬಾ ಸಹಾಯ ಮಾಡತ್ತೆ ಹಾಗಾಗಿ ಚಿಕ್ಕ ವ್ಯಯಸ್ಸಿಂದನೂ ಮಕ್ಳು ಬರೀ ಮನೆಲಿ ಇದ್ದು ಇದ್ದು ಇದ್ದು ಎನ್ಮಾದ್ತಾರೆ ಅವ್ರನ ಆಟಕ್ಕೆ ಕಳ್ಸು ಅಂತ ಹೇಳದೂ ಕೂಡ. ಅದಕ್ಕೇನೆ ಕ್ರೀಡೆ ಯಾವ್ದೆ ವ್ಯಕ್ತಿ ಜೀವನದಲ್ಲಾಗ್ಲಿ ತುಂಬಾ ಇಂಪ್~ ಮುಖ್ಯವಾಗಿರತ್ತೆ. ಹಾಗಾಗಿ ಮಕ್ಳು ಬೆಳಿತಾ ಬೆಳಿತಾ ನಾವು ಮನೆಲಿದ್ದು ಕಲ್ಸೋದಕಿಂತ ಅವ್ರು ಆಚೆ ಕಲಿಯೋದು. ಹೆಚ್ಚಿರತ್ತೆ ಯಾಕಂದ್ರೆ ಅವ್ರು ನೋಡ್ತಾರೆ ಕೆಲ್ವೊಂದನ್ನ ಗಮನಿಸ್ತಾರೆ ಅದ್ರಿಂದ ಆಟಗಳ್ ಆಡ್ತಾ ಆಡ್ತಾ ಆಡ್ತಾ ಅವ್ರಿಗೆ ದೈಹಿಕ ಶಕ್ತಿನೂ ಕೂಡ ಹೆಚ್ಚಾಗತ್ತೆ. ನಮ್ಗೆ School ಅಲ್ಲಿ ಹೆಚ್ಚಾಗಿ ಈ ಖೋ ಖೋ, ಕಬ್ಬಡಿ ಇವ್ನೆಲ್ಲಾ ಆಡಸ್ಬೇಕಾದ್ರೆ. ತುಂಬಾ ಸುಸ್ತಾಗೋದು ಅದ್ರೆ ಬೆಳಿ~ ಆಡ್ತಾ ಆಡ್ತಾ ಆಡ್ತಾ ಖುಷಿ ನಮ್ಗೆ ಹೆಚ್ಚಾಗ್ತಾ ಇರೋದು ಕುಶ್~ ಖುಷಿ ಜೊತೆಗೆ ನಮ್ಗೆ ಒಂದು ಹುಮ್ಮಸ್ಸು ಯಾವ್ದೇ ಕೆಲ್ಸಗಳನ್ನಾದ್ರು ಸರಿ ತುಂಬಾ ಲವ್ಲವಿಕೆಯಿಂದ. ಮಾಡ್ತ ಇದ್ವಿ ಹಾಗಾಗಿ ಕ್ರೀಡೆ ಒಬ್ಬ ವ್ಯಕ್ತಿಯಲ್ಲಿ ತುಂಬಾ ಮಹತ್ವಪೂರ್ಣ ಒಂದು ಅಡಿಪಾಯನೆ ಆಗಿರತ್ತೆ ಹಾಗಾಗಿ ಶಾಲಾ college ಗಳಲ್ಲಾಗ್ಲಿ ಬೇರೆಕಡೆಗಳಲ್ಲಾಗ್ಲಿ ಕ್ರೀಡೆ ಯಾವಾಗ್ಲೂ ಹೆಚ್ಚು ಗಮನವನ್ನ ಸೇಳಿಯತ್ತೆ ನನ್ಗೂ. School ಅಲ್ ಆಗ್ಲಿ college ಅಲ್ ಆಗ್ಲಿ ಕ್ರೀಡೆಗಳ್ ಆಡಿದ್ ನೆನಪು ಹೆಚ್ಚಾಗೆ ಇದೇ ನಾವೂ sports ನ district level state level ಅಲ್ ಆಡ್ತಿವಿ ಅದ್ರಿಂದ ನಮ್ಗೆ ಎಷ್ಟೋಂದು prize ಗಳ್ ಬರತ್ತೆ ಅದ್ರಿಂದ ಹುಮ್ಮಸ್ ಸಿಗತ್ತೆ ಇನ್ನಿಷ್ಟು ಆಡ್ಬೇಕು ಅನ್ನೋದಕ್ಕೆ. ಆಡ್ತಾ ಆಡ್ತಾ ಅದ್ರಿಂದ ನಮ್ಗೆ ಓದೋದ್ರಮೇಲ್ ಕೂಡ ಹೆಚ್ಚು ಗಮನ ಹರ್ಸ್ಬೋದು ಯಾಕೆಂತಂದ್ರೆ ನಾವು ಹೊರ್ಗಡೆ ಆಡಿ ಮನಸ್ಸು ತುಂಬಾ ಆಹ್ ಸಮತೋಲನವನ್ನ ಪಡ್ಕೊಂಡಿರತ್ತೆ ಅವಾಗ ನಮ್ಗೆ ಒಂದು ಕೆಲ್ಸ ಅಥವಾ. ಒಂದು ವಿದ್ಯಾಭ್ಯಾಸ್ದಲ್ಲಿ ಎರಡ್ರಲ್ಲೂ ನಮ್ಗೆ ಒಂದು balance ಮಾಡುವಂಥ ಶಕ್ತಿ ಸಿಕ್ಕಿರತ್ತೆ. ಕ್ರೀಡೆಯಿಂದ ನಮ್ಗೆ ಒಂದು ಆಹ್ ದೈಹಿಕ ವ್ಯಾಯಾಮ ಕೂಡ ಆಗತ್ತೆ ಅದ್ರಿಂದ ನಮ್ಗೆ. ಹೆಚ್ಚು ರೋಗಗಳಾಗ್ಲಿ ಖಾಯ್ಲೆಗಳಾಗ್ಲಿ ಬರೋದಿಲ್ಲ ಇದ್ರಿಂದ ದೇಹನೂ ಶಶಕ್ತವಾಗಿ ಇರತ್ತೆ ಮನಸ್ಸು ಕೂಡ ಆಹ್ ತುಂಬಾ ನೆಮ್ದಿ ಆಹ್ ಹುಮ್ಮಸ್ಸಿನಿಂದ ಇರತ್ತೆ ಹಾಗಾಗಿ ಕ್ರೀಡೆ ಅನ್ನೋದು ಎಲ್ರ life ಅಲ್ಲೂ ಇರ್ಬೇಕು ಎಲ್ರೂ ಕೂಡ. ಕ್ರೀಡೆನ ಭಾಗವಹಿಸ್ಬೇಕು life ನ ಒಂದು ಭಾಗವಾಗಿ ಪಡ್ಕೊಂಡು ಅದ್ನ ಒಂದು ಕೆಲ್ಸದ್ ರೀತಿ ಆಗ್ಲಿ ಆಹ್ ಅದು ಒಂದು ಹವ್ಯಾಸ ಅದು ಒಟ್ನಲ್ಲಿ ಅದ್ನ ಅಳ್ವಡಿಸ್ಕೊಂಡು ಪ್ರತಿನಿತ್ಯ ಅದ್ರಲ್ಲಿ ತೊಗುಡ್~ ತೊಡಗುಸ್ಕೊಂಡ್ರೆ ಆ ವ್ಯಕ್ತಿಗೆ ತುಂಬಾ help ಆಗತ್ತೆ. ಅದ್ರಿಂದ ಆ ವ್ಯಕ್ತಿ ಕೂಡ ಖುಷಿಯಾಗಿ ಇರ್ತಾರೆ.

ನಾನ್ office ಅಲ್ಲಿ ಇದ್ದೇನೆ, ನೀವ್ ಎಲ್ಲಿದೀರಿ?

ಎಂತ್ ಇಲ್ಲಾ, ಈಗ ಒಂದ್ ಸ್ವಲ್ಪ customers ಎಲ್ಲಾ ಕಡಿಮೆ.

ಅದ್ ಹೌದು. ಎಂತ ಇವಾಗ ಇಷ್ಟ್ ಹೊತ್ತಿಗೆ ಇಷ್ಟು ಬಿಸಿಲು ನೋಡ್ವಾಗ, ಮಂಡೆ ಬಿಸಿ ಆಗ್ತದೆ.

ಅವಸ್ಥೆ ಮರ್ರೆ, ಬೆಳಿಗ್ಗೆ ನೋಡ್ವಾಗ ಎದೇಳಿಕ್ಕೆ ಆಗೋದಿಲ್ಲ rug ಹೊದ್ಕೊಂಡು ಮಲಗುವತರ ಆಗ್ತುಂಟು.

ಅದ್ ಹೌದು. ಅಲಾ ನಮಗೆ ಇಲ್ಲಿ ನಾನು ಇಲ್ಲಿ hospital ಅಲ್ಲಿ ಇರೋದಲ್ಲ, ಹಾಗೆ AC ಉಂಟು ಹಾಗೆ ಗೊತ್ತಾಗುದಿಲ್ಲ, ಹೊರಗಡೆ ಹೋದ ತಕ್ಷಣ ಶುರುವಾಗ್ತದೆ. ಅ AC ಬಿಟ್ಟು ಮತ್ತೆ ಹೊರಗಡೆ ಬರವಾಗ ಉಂಟಲ್ಲ, ಅ ಅವಸ್ಥೆ ಗೊತ್ತಾಗ್ತದೆ. ಹೌದು, ಅದು ಸರೀ ಗೊತ್ತಾಗ್ತದೆ ಹೊರ್ಗಡೆ ಬಿಸಿಲು ಎಷ್ಟು ಉಂಟು ಅಂತ, ಈಗ ಬೇರೆ ಚಳಿಗಾಲ ಅಲ್ಲ?

ಅದ್ ಹೌದು, ಹೀಗೆ ಉಂಟು. ನೀವು ಬೇಸಿಗೆಗಾಲದಲ್ಲಿ ನೋಡ್ಬೇಕು, ನಲ್ವತ್ತು ನಲ್ವತ್ತೆಲ್ಲ ಹೋಗ್ಲಿಕ್ಕೆ ಇಲ್ಲ ಅಲ್ಲ, ಮೂವತ್ತಾರು ಮೊವತ್ಯೇಳು. ಇಲ್ಲಿ ದಾಘೆ ಜಾಸ್ತಿ ಅಲ್ಲ, ಚಳಿಗಿಂತ ಇದು ಶೆಕೆಗಿಂತ? ಹೌದು ಅದೇ, ಎಂತ ಮಾಡುದು?

ನಮಗೆ ಚಳಿಗಾಲಕ್ಕೆಸ ಸೆಕೆಯೇ.

ಹ್ಮ್. ಹಾ ಚಳಿಗಾಲ ಅಂತ ಹೇಳಿದ್ರೆ ಅದ್ ಏನ್ ನಿಮ್ದೇಲ್ಲ ಎಂತ, ಆ tips ಏನಾದ್ರು ಕೊಡ್ಲಿಕ್ಕೆ ಉಂಟಾ? ಚಳಿಗಾಲಕ್ಕೆ tips ಎಂತಾ ಎಂತಾ ಇಲ್ಲಾ, ಚಳಿಗಾಲ ಬೇಕಂತಲ ನಾವು ಕಾಯುದು. ಚಳಿ ಬೇಕು ಈಗ ಸೆಕೆ ಜಾಸ್ತಿ ಆಗಿದೆ ಅಲ್ಲ, ಅದ್ದಿಕ್ಕೆ ಎಂತಾದ್ರೂ ಕಮ್ಮಿ ಮಾಡ್ಲಿಕ್ಕೆ ಕುಡಾ? ಸೆಕೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಆದ್ರೂ ಒಂದ್ ಕಡೆ, ಕಾಡಿಗೆ ಹೋಗ್ಬೇಕು ಅಷ್ಟೇ.

ತಣ್ಣಗೆಲ್ಲಾ ಗಾಳಿ ಬಿಸ್ತದೆ, ಸುಮ್ನೆ ಒಂದು jeep ಅಲ್ಲಿಯಾ, ಇಲ್ಲೊ bike ಅಲ್ಲಿಯ ಹೋಗ್ಬೇಕು ಅಷ್ಟೇ? ಅದ್ ಹೌದು, ಈಗ bike ಅಲ್ಲಿ ಇವತ್ತಿಗೆ ಹೋದ್ರೆ . ಈಚೆ, ಅಂದ್ರೆ ಈಗ ಬಿಸ್ಲೆ ಹಾಗೆ ಅಲ್ಲ, ಮತ್ತೆ ಎಂತಾ ಇದು ನನ್ನ friend ಎಲ್ಲಾ ಹೇಳ್ತಿದ್ರು ಮರ್ರೆ, ಚಳಿಗೆ ಎಂತಾ ಕಫ ಎಲ್ಲಾ ಜಾಸ್ತಿ ಆಗಿದೆ, ಹಾಗೆಲ್ಲ ಆಗ್ಲಿಕ್ಕೆ ಉಂಟಾ place ಅಲ್ಲಿ ಇದ್ದು ಕೊಂಡು? ಹೌದು ಈಗ ಇದು season ನ್ನೆ ಅಲ್ಲ ನಮ್ಮದು ಕಫಾ ಶೀಥದ season ಅಲ್ಲ, ಎಂತಾ ಮಾಡ್ಲಿಕ್ಕೆಸಾ ಆಗೋದಿಲ್ಲ, ಬಂದ್ರೆ ಹೊಗೊದಿಲ್ಲ ಒಂದು ಮೂರೂ ತಿಂಗಳಲ್ಲಿ ಒಂದ್ ಹತ್ತು ಸಲ ಬಂದು ಹೋಯ್ತು, ಮುಂಚೆ ಎಲ್ಲಾ ಹೀಗ್ ಇರ್ಲಿಲ್ಲ ಅಪ್ಪ. ಮುಂಚೆ ಎಲ್ಲಾ ನಂಗೆ ವರ್ಷಕ್ಕೆ ಒಮ್ಮೆ ಜ್ವರ, ವರ್ಷಕ್ಕೆ ಒಮ್ಮೆ ಶೀತ.

ಅಂದ್ರೆ ಈಗ ಅದೇ ಹೇಳಿದು ನಾನು, ಅಂತದೆಲ್ಲ ಎಲ್ಲಾ ತಲೆಬಿಸಿ ಮಾಡ್ಬೇಡ ಈಗ time ಅದೆ ಅಲ್ಲ.

ಬಿಸ್ನಿರು ಕುಡ್ಕೊಂಡಿದ್ರೆ ಆಯ್ತು ಬೆಳಿಗ್ಗೆ ಹೊತ್ತು, ಸಂಜೆ ಹೊತ್ತು.

ಮತ್ತೆ ಮಧ್ಯಾಹ್ನ ಆಗ್ಲಿಕ್ಕಿಲ್ಲ, ಮಧ್ಯಾಹ್ನ ಈ ಬಿಸ್ಲಲ್ಲಿ ಮತ್ತೆ ಈ ಬಿಸಲು ಇದ್ರೆ ಆಯ್ತು. ಈಗ ನಮ್ಮತ್ರಸ ಎಂತ immunity ಶಕ್ತಿ ಇಲ್ಲಾ ಅಲ್ಲ, ಹಾಗೆ ಮುಂಚೆಯೆಲ್ಲಾ ಹಾಗೆ ಇರ್ಲಿಲ್ಲ, ಮದ್ದಿಲ್ಲದೆಯೇ ಕಮ್ಮಿ ಆಗ್ತಿತ್ತು. ಮೊದ್ಲು ಆಹಾರನೆ ಮದ್ದು ಇದ್ದಾಗೆ ಇತ್ತು, ಈಗ ಎಲ್ಲಿ ಈಗ ಆಹಾರ ತಿನ್ನುದಕ್ಕೆ ಮದ್ ಬೇಕಾಗ್ತದೆ .

ಅಂದ್ರೆ ಆ condition weather condition ಮತ್ತೆ situation ಎಲ್ಲಾ ಹುಟ್ಟುವಾಗ? ಅದು ಸತ್ಯ. ನಾವ್~ ನಮ್ಮ generation ಆಚೆಯು ಅಲ್ಲಾ, ಈಚೆಯು ಅಲ್ಲಾ ಹಾಗೆ ಆಗಿದೆ ಅಲ್ಲಾಈಗ.

Next ನವರದ್ದು ಆದರೆ ಅದು ಹುಟ್ಟಿನಿಂದಲೇ ಮದ್ದಿನಿಂದಲೇ ಬಂದಿದಾರೆ, ನಮ್ಮದು ಆಚೆಗೆ adopt ಆಗಿತ್ತು ಮತ್ತೆ ಈಚೆಗೆ set ಆಗ್ಲಿಕ್ಕೆ time ಬೇಕು.

ಅಲ್ಲ ನಮ್ಮ next generation ಗೆಲ್ಲ, ಯಾವಾಗ್ಲೂ adopt ಆಗ್ತಾ ಬರ್ತಾರೆ, next next ಗೆ.

ಮತ್ ಅವ್ರಿಗೆ ಅದೆ, ಎಂತ body ಯಾವ್ದು ಅಂತ ಕೂತುಕೊಳ್ತದೆ. ಮತ್ತೆ like ಹೇಗೆ ಇರ್ತದೆ immunity genes ಅಲ್ಲೇ ಬಂದ್ ಇರ್ತದೆ, ಹೇಗಿದ್ರೆ ಹೀಗೆ ಅಂತ. ನಮ್ಮ ಹಾಗೆ ಅಲ್ಲ, ನಮ್ಮದೊಮ್ಮೆ ಅಮ್ಮಅಪ್ಪ, ಅಪ್ಪ ಅಮ್ಮನಿಂದ ಬಂದದ್ದೇ ಬೇರೆ, ನಾವೀಗ ಮಡ್ತಿರೋದೆ ಬೇರೆ. ಹಾ ಅದೆ ಅದೆ ಅದೇ ಎಂತ ಮಾಡೋದ್.

ಹೂಂ. ಆಯ್ತ್ ಹಾಗಾದ್ರೆ ನಂಗೀಗ ಸ್ವಲ್ಪ ಕೆಲ್ಸ ಬಂತು, ನ ಮತ್ತೆ ಮಾಡ್ಲಾ?

ಹ ನಾನ್ ಚೆನ್ನಾಗಿದ್ದೇನ್ ನೀವ್ ಹೇಗಿದ್ದೀರ? ನಾನಾರಮ ಮತ್ತೆ ಎಂತ ಮಾಡ್ತಾ ಇದ್ರಿ? ನಾನಿಲ್ಲೇನಾದ್ರೂ kitchen ಗ್ ಹೋಗಿ ಏನಾದ್ರೂ ಮಾಡುವಾಂತ ಮಧ್ಯಾಹ್ನ ಊಟಕ್ಕೆ. ಹ ಎಂತ ಕಾಫಿಗೆಂತ ಇವತ್ತು? ಕಾಫಿಗೆ ಇವತ್ತು ಇದ್ ಮಾಡಿದ್ರು ಎಂತ ಉಬ್ಬು ದೋಸೆ. ಹೋ ಹೌದ ನಾನ್ ತಿನ್ನದೇ ಸುಮಾರು ಸಮಯ ಆಯ್ತು ಮಾರ್ರೇ ದೋಸೆಯೆಲ್ಲ ನನಿಗೆಲ್ಲ ಅದ್ ಬರುದೇ ಇಲ್ಲ ನಾನು ಎಂತ ಈ ಸುಲಾಭಕ್ಕೆ ಆಗುದ ಎಂತ ಅವಲಕ್ಕಿ. ಚಿತ್ರಾನ್ನ ಇದುವೇ ಮಾಡುದು ದೋಸೆಯೆಲ್ಲ ನಂಗೆ ತುಂಬ ಕಷ್ಟಾಂತ ಮಾಡ್ಲಿಕ್ಕೆ ಹಂಗೆ. ಒಳ್ಳೇ ಆಗ್ತದೆ ಅದು ಮಾತ್ರ ಅದೂ ಉಬ್ರೊಟ್ಟಿ ಅಂತ.

ಪಟ ಪಟ ಮಾಡ್ಬೋದು ಅದು ಮಾಡ್ತಾ ಇನ್ನೊಂದು ಕೆಲ್ಸ ಕೂಡ ಮಾಡ್ಬೋದು ಬೇರೆ ಕೆಲ್ಸ ಕೂಡ. ಹಾಗೆ ನನ್ಗೆ ಅಡಿಗೆಯೆಲ್ಲ ಭಯಂಕರ ಹಿಂದೆ ಅಪ್ಪ ನನ್ಹತ್ರ ಬೇರೆ ಎಂತಾರು ಕೆಲ್ಸ ಹೇಳಿ ಅದು ಮಾಡ್ತೇನೆ ಅಡಿಗೆಯೆಲ್ಲ ನನ್ಗೆ ತುಂ ನಿಮಗಿಷ್ಟವ ಅಡಿಗೆ ಮಾಡುದೆಲ್ಲ ಹೌದು. ಹೋ ಹಂಗೆ ಹ ಎಂತ ಎಲ್ಲ ಮಾಡ್ತೀರ ಎಲ್ಲ ಆಗ್ತದ? ಹ ಹೌದು non-veg, veg ಬಿರಿಯಾನೀಸ್. ಹೊ ಹೊ ಹೊ expert ಹಾಗಾದ್ರೆ ನೀವು ಹ ಹೌದು ನಾನು seventh standard ಇರುವಾಗ start ಮಾಡಿದ್ದೇನೆ ಅಡಿಗೆ ಮಾಡ್ಲಿಕ್ಕೆ. ದೇವರೇ ಹ್ಮೂ ಈಗ ಹ ಅಡ್ಡಿಯಿಲ್ಲ ಹಾಗೆ ಮದುವೆ ಎಲ್ಲ ಆಗಿ seven years ಆಯ್ತು. ಓಹೋಹೋಹೋಹೋ ಓಹೊ ಹಾಗೆ.

ಅದನ್ ನೋಡ್ಕೋಂಡ್ ನೋಡ್ಕೊಂಡು ಸ್ವಲ್ಪ experiment ಮಾಡುದು ಮನೆಲ್ಲಿ. ಹಾ ನನಿಗೆ ಅದೆಲ್ಲ interest ಇಲ್ಲ ನನಗೆ ಬೇರೆಂತಾದ್ರೂ ಹೇಳಿ ನೀವೀಗ ಈಗ painting ಮಾಡುದು ಅದೆಲ್ಲ ಹೇಳಿ ಅದೆಲ್ಲ ಎಷ್ಟು ಬೇಕಾದ್ರೂ ಮಾಡ್ತೇನ್ ನಾನು ಹ್ಮ್ ಈಗ ಸ ಅದೇ ಮಾಡ್ತಾ ಇದ್ದೇನೆ ನಾನೊಂದು. Glass ತೆಗೊಂಡಿದ್ದೆ glass bottle ತೆಕೊಂಡಿದ್ದೆ ಆಗ ನಂಗೀಗ ಚಿತ್ರ ಎಲ್ಲ ಬಿಡ್ಸುದು ಅದೇ ಆ ತರದೆಲ್ಲ ಅದು ನಾನ್ sale ಸ ಮಾಡ್ತೇನೆ ಇಲ್ಲಿ ಅಂದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತಾರೆ ಮತ್ತು market ಅಲ್ಲಿ ಕೂಡ ಕೇಳ್ತಾರೆ ನಾನು ಅಂಗಡಿಯಲ್ಲೆಲ್ಲ ಕೊಡ್ತೇನೆ.

ಅದು ನಿಲ್ತದೆ acrylic painting ಅಂತೆಲ್ಲ ಸಿಕ್ತದೆ ಅದು ಬೇರೆ ಬೇರೆ painting ಇರ್ತದೆ ಹೀಗೆ ಅದರಲ್ಲೆಲ್ಲ ಮಾಡುದು ನಾನು ಮತ್ತೆ ಬೇರೆ ಈ ತರ pencil sketch ಅದು ಎಲ್ಲ ಮಾಡ್ತೇನೆ ಯಾವತರದ್ದು ಬೇಕಾದ್ರೂ ಮಾಡ್ತೇನ್ ನಾನು. ಅದು ಹೇಗೆ ಅಂದ್ರೆ ಜನ ಹೇಗೆ ಕೇಳ್ತಾರೆ ನನ್ಗೆ ಹೇಗೆ order ಬರ್ತದೋ ಅದರ ಮೇಲೆ ಮಾಡುದು ನಾನು. ಎಷ್ಟು ಬೀಳ್ತದೆ ಒಂದು paint ಟಿಗೆ cost? ಅ ಅದು ನಾನ್ ಡಿಸೈನ್ ಮೇಲೀಗ ಸಿಂಪಲ್ ಡಿಸೈನ್ ಎಲ್ಲ ಬೇಕೂಂತಂದ್ರೆ ಅಂದ್ರೆ ಅದರೊಳಗೆಲ್ಲ light ಲ್ಲ ಹಾಕಿ ಅವ್ರು decoration night ಇದಿಕ್ಕೆಲ್ಲ ಇಡ್ತಾರೆ ಕೆಲವೊಬ್ರೆಲ್ಲ. ಹಾಗೆಲ್ಲ ಇರುದಾದ್ರೆ ನಾನು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಹಾಗೆಲ್ಲ ಸಿಂಪಲ್ಲಾಗಿರುದಕ್ಕೆಲ್ಲ ಮಾಡುದು ಮತ್ತೆ ಸ್ವಲ್ಪ ಆ ಅಂದ್ರೆ ಕೆಲವೊಬ್ರದ್ದೆಲ್ಲ ಅವ್ರದ್ದೇ ಫೋಟೋ ಬೇಕು ಹಾಗೆಲ್ಲ ಹೇಳ್ತಾರೆ. ಹಾಗಂದಿದ್ರೆ ಸ್ವಲ್ಪ ಜಾಸ್ತಿ ಹೇಳ್ತೇನೆ ಆಗ ಅದೆನ್ ಹೇ ಅವ್ರು ಹೇಗೆ ಸೆಲೆಕ್ಟ್ ಮಾಡ್ತಾರೋ ಹಾಗೆ. ಹ್ಮ್ ನಂಗೆ craft ಎಲ್ಲ ಬರುದಿಲ್ಲ ನಾನು India ದ ಭೂಪಟ ಬಿಡಿಸುವುದೇ ತುಂಬ ಕಷ್ಟ kitchen ಎಂತದ ಒಂದೆರಡ್ item ಕೊಟ್ರು ಏನಾದ್ರೊಂದ್ ಮಾಡ್ತೇನ್ taste ಗೆ. ಹ. ಅದ್ದು ಮತ್ತೆ drawing ಅಲ್ಲೆಲ್ಲ ನಾನು ಹಿಂದೆ.

ಈಗ್ಲೂ ನೆನ್ಪಾಗ್ತದೆ ಸಣ್ದಿರುವಾಗ ಆ ಸ social teacher.